ಈ ದೃಶ್ಯದಲ್ಲಿ ಕಂಡು ಬರುವುದೇನೆಂದರೆ ಎಲ್ಲರೂ ಸಂಗೀತ ಆಟಗಾರರು ಸರ್ ಬಂದಿದ್ದಾರೆ ಇಲ್ಲಿ ಎಲ್ಲರೂ ತಯಾರಿಕೆ ಮಾಡಿಕೊಂಡು ಇಲ್ಲಿ ಡ್ಯಾನ್ಸ್‌ ಮತ್ತು ಎಲ್ಲಾ ಮಾಡುತ್ತಿದ್ದಾರೆ .

ಈ ದೃಶ್ಯದಲ್ಲಿ ಕಂಡುಬರುವುದು ಏನೆಂದರೆ ಇಲ್ಲಿ ಒಂದು ಸುಂದರವಾದ ಆನೆ ಇದೆ ಅದರ ಬಾಲದ ಮೇಲೆ ಕು ಕುಂತು ಒಬ್ಬ ಅವನು ಪೋಟೋ ತೆಗೆಸಿಕೊಳ್ಳುತ್ತಾನೆ ಈ ಕಡೆ ನೋಡುತ್ತಾ --

ಇಲ್ಲಿ ಕಂಡುಬರುವುದು ಏನೆಂದರೆ ಇಲ್ಲಿ ಬ್ಯಾಂಕಿನ ಹತ್ತಿರ ಒಂದು ಹುಡುಗ ನಿಂತು ಒಂದು ಬುಕ್‌ವನ್ನು ಪುಸ್ತಕವನ್ನು ಓದುತ್ತಾ ನಿಂತಿದ್ದಾನೆ ಬ್ಯಾಂಕಿನ ಹತ್ತಿರ ಜನರು ನಿಂತಿದ್ದಾರೆ.

ಈ ದೃಶ್ಯದಲ್ಲಿ ಕಂಡು ಬರುವುದು ಏನೆಂದರೆ ಇಲ್ಲಿ ಹೂವಿನ ಅಂಗಡಿ ಇದೆ ಸಾಲಲ್ಲಿ ಹೂವಿನ ಅಂಗಡಿ ಇದೆ ಎಲ್ಲಾರು ಮಾರುಕಟ್ಟೆಗೆ ಬಂದು ಹಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಅದರ ಹಿಂದೆ ಸುಂದರವಾದ ಹೂ ಕಾಣುತ್ತಿದೆ.

ಈ ದೃಶ್ಯದಲ್ಲಿ ಕಂಡುಬರುವುದು ಏನೆಂದರೆ ಇಲ್ಲಿ ಸುಂದರವಾದ ಮನೆ ಕಟ್ಟಿಸಿದ್ದಾರೆ ಇಲ್ಲಿ ಮೆಟ್ಟಿಲುಗಳನ್ನು ಈ ಕಡೆ ಒಂದು ಆ ಕಡೆ ಒಂದು ಕಟ್ಟಿಸಿ ಸುಂದರವಾಗಿ ಕಾಣುತ್ತವೆ.

ಈ ದೃಶ್ಯದಲ್ಲಿ ಕಂಡು ಬರುವುದೇನೆಂದರೆ ಇಲ್ಲಿ ಒಂದು ಯಾವುದೋ ರೂಮ್‌ ತರ ಕಟ್ಟಿಸಿದ್ದಾರೆ ಇಲ್ಲಿ ಒಂದು ಬಸ್‌ ಬರುತ್ತಿದೆ ಸರ್ಕಾರಿ ಬಸ್ಸು .

ಅಲ್ಲಿ ಬ್ಯಾಂಕ್‌ ಮುಖಾಂತರ ಎಲ್ಲರೂ ಈ ತರ ಹಣವನ್ನು ತೆಗೆದುಕೊಂಡು ಹೋಗುತ್ತಾರೆ.

ಈ ದೃಶ್ಯದಲ್ಲಿ ಕಂಡುಬರುವುದು ಏನೆಂದರೆ ಇಲ್ಲಿ ಚಿತ್ರದಲ್ಲಿ ಇದು ಎರಡು ಆಟೋವನ್ನು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ ಸುತ್ತಾ ವಲಗಳು ಇವೆ ಈ ರೋಡ್‌ ಮತ್ತೆ ಗಿಡಮರಗಳು ಮತ್ತು ಮುಂದೆ ಜನರಿದ್ದಾರೆ.

ಅದರ ಬಗಲ ಶ್ರೀ ಮಲ್ಲಿಕಾರ್ಜುನ ಕಿರಾಣಿ ಮತ್ತು ಅಂಗಡಿ ಇದೆ.

ಈ ದೃಶ್ಯದಲ್ಲಿ ಕಂಡು ಬರುವುದು ಏನೆಂದರೆ ಇಲ್ಲಿ ಒಂದು ಎ.ಟಿ.ಎಂ ಬ್ಯಾಂಕ್‌ ಆಗಿದೆ ಇಲ್ಲಿ ಬಂದು ಜನರು-- .

ಇಲ್ಲಿ ಒಬ್ಬ ಅ ಮ್ ಅಕ್ಕ ಬಂದು ಮನೆಗೆ ಕಾಗಿಟ್ ತಕ್ಕೊಂಡು ಮನೆಗೆ ಹೋಗುತ್ತಿದ್ದಾಳೆ.

ಇಲ್ಲಿ ಸಾಲಾಗಿ ಟಿಂಪ ನಿಂತಿರುವುದರಿಂದ ಇಲ್ಲಿ ಮಾಲೀಕರು ಯಾರು ಇಲ್ಲ.

ಎಲ್ಲಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೂವಿನ ಹಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಅದಕ್ಕೆ ಏನೋ ಈ ಸಲ ದೊಡ್ಡ ಹೂವಿನ ಹಾರ ಮಾಡಿಸಿಕೊಂಡು ಹೋಗುತ್ತಿದ್ದಾರೆ.

ಆ ಕಡೆ ಒಳಗಡೆ ಒಂದು ಫುಲ್ ಸುಂದರವಾಗಿ ಕಾಣುತ್ತಿವೆ ಇಲ್ಲಿ ಬಹಳ ಸ್ಟೈಲ್‌ ಕಟ್ಟಿಂಗ್‌ ಮಾಡುತ್ತಿದ್ದಾರೆ ಇಲ್ಲಿ ಸುಂದರವಾಗಿ ಕಾಣುತ್ತಿದೆ.

ಈ ತ್ಯದಲ್ಲಿ ಕಂಡು ಬರುವುದು ಏನೆಂದರೆ ಇಲ್ಲಿ ಮೂರು ಆಟೋ ಇವೆ ಒಬ್ಬ ವ್ಯಕ್ತಿಯು ರೋಡಿನಲ್ಲಿ ನಿಂತು ಓಡುತ್ತಿದ್ದಾನೆ ಮೂರು ಆಟೋ ಚಲಿಸುತ್ತಿದ್ದಾವೆ ಗಡಮರಗಳು ಇವೆ ಲೈಟ್‌ ಕಂಬಗಳು ಇವೆ ಇಲ್ಲಿ ಪರಿಸರ ಇದೆ ರೋಡ್‌ ಚೆನ್ನಾಗಿ ಇದೆ ಕ್ಲೀನಾಗಿ --

ಇದು ತುಂಬಾ ಆಟೋಗಳು ನಿಂತಿದ್ದಾವೆ ಅಲ್ಲಿ ಬ್ಯಾನರ್‌ ಕೂಡ ಸಿಗಾಕೊಂಡಿದ್ದರೆ ಅಲ್ಲಿ ಬ್ಯಾನರ್‌ ಇಲ್ಲಿ ಆಟೋ ನಿಂತಿದೆ ಸುತ್ತಾ ಪರಿಸರವಿದೆ.

ಈ ದೃಶ್ಯದಲ್ಲಿ ಕಂಡು ಬರುವುದು ಏನೆಂದರೆ ಇಲ್ಲಿ ಒಂದು ಆಫೀಸ್‌ ಆಗಿದೆ ಇಲ್ಲಿ ಸುಂದರವಾದ ಗಿಡ ಇದೆ ಅಲ್ಲಿ ಜನರೂ ಒಬೊಬ್ಬರಾಗಿ ಒಳಗಡೆ ಹೋಗಿ ಹೊರಗಡೆ ಬರುತ್ತಿದ್ದಾರೆ ಅಲ್ಲಿ ಯಾಡ್ಡು ವೆಹಿಕಲ್‌ ನಿಂತಿವೆ.